Invite ಮಾಡಿಲ್ಲ ಮತ್ತೆ ಇಲ್ಲಿ Christmas ಹಬ್ಬಕ್ಕೆ ನಾನ್ ಸ್ವಲ್ಪ busy ಆಗ್ಬಿಟಿದ್ದೇ ಅದಕ್ಕೆ invite ಮಾಡಿಲ್ಲ. Next time invite ಮಾಡ್ತೀನಿ ತಪ್ಪದೇ okay ನಾ?

ಇಲ್ಲ ಪಕ್ಕ ಮಾಡ್ತೀವಿ ಏನಂದ್ರೆ full ಇದೆ ಅಲ್ಲ ಹಬ್ಬ ನಾವ್ ಚೆನ್ನಾಗ್ ಮಾಡೋದು ಎಲ್ಲಾ tension ಇಂದ ನಾನು ಸರ್ಯಾಗಿ. ಹ್ಯಾಗೂ friends ಅಲ್ಲಿ ಕೂಡ ಸ್ವಲ್ಪ ಜನನೆ ನಾನ್ invite ಮಾಡಿದ್ದೀನಿ.

ಒಂದ್ ಮಾತು call ಮಾಡಿದ್ರೆ ಬರ್ತಿದ್ದೆ. ಇಲ್ಲ call ಮಾಡಣ ಅನ್ಕೊಂಡಿದ್ದೇ ಮತ್ತೆ ನನ್ ಹತ್ರ ನಿನ್ number ಇದ್ದಿಲ್ಲ delete ಆಗ್ಬಿಟಿತ್ ಎಲ್ಲಾ flash ಆಗಿ. ಅದು ಮತ್ತೆ ಹೀರಾದೇವಿ ಅಂತ ನನ್ friend ಹತ್ರ ಇಸ್ಕೊಂಡು.

ಇನ್ನ ಏನೇನ್ ಮಾಡ್ದಿದಿರಿ special ಉ? Special ಆ ಹಬ್ಬಕ್ ಅಂದ್ರೆ special Biryani ಮಾಡಿದ್ದೆ.

Biryani kurma ಅವೆಲ್ಲ ಮಾಡಿದ್ದೆ sweet ಬಂದ್ಬಿಟ್ಟು Soan papdi ಅಂತಾರಲ್ಲ.

ಅದ್ sweet ಮಾಡಿದ್ವಿ ಮತ್ತೆ ಗುಲಾಬ್ ಜಾಮೂನ್ sweet ಮಾಡಿದ್ವಿ. ಎಲ್ಗಾನು ಹೋಗಿದ್ರ ಹಂಗೆ? ಹ್ಮ್ ಹೊರಗಡೆ ಹೋಗಿ ಬಂದಿದ್ದೀವಿ church ಗ್ ಹೋಗಿದ್ವಿ ನಾವು.

ಹ್ಮ್ ಎರಡ್ church ಗ್ ಹೋಗಿ ಅಲ್ಲೆಲ್ಲ family ಎಲ್ಲಾ church ಗ್ ಹೋಗಿ enjoy ಮಾಡ್~ ಮಾಡಿ ಬಂದಿದಿವಿ. ಹ್ಮ್ ಹ್ಮ್.

ಇಲ್ಲೇ rotary ಹತ್ರ ಹೋಗಿದ್ವಿ.

ಎಷ್ಟ್ ಚೆನ್ನಾಗ್ ಮಾಡಿದ್ರು ಗೊತ್ತ ನಿನ್ ನೆನ್ಪ್ ಬಂದ್ ನೀನ್ ಮಾಡ್ತಿದ್ಯಲ್ಲ ಅಂತೇಳಿ.

ನೀನ್ call ಮಾಡ್ಬೇಕಾಗಿತ್ತಲ್ಲ ನಾನ್ ಮಾಡಿಲ್ಲ ಅಂದ್ರು. ಇಲ್ಲ ಮಾಡಣನ್ಕೊಂಡಿದ್ದೇ ಅಲ್ಲಿ full ಇದು ಇತ್ತಲ್ಲ ಅದಕ್ಕೋಸ್ಕರ ಮಾಡಕ್ಕಾಗ್ಲಿಲ್ಲ ಹ ಮತ್ತೆ ಮನೆಗ್ ಬಂದ್ಮೇಲೆ ಮರ್ತ್ಬಿಟ್ಟಿದ್ದೀನಿ.

ನಾವೇನ್ ಅಷ್ಟೊಂದು ಇಲ್ಲ ನಿಮ್ಮಷ್ಟು normal ಮಾಮೂಲಾಗಿ ಮಾಡಿದ್ದೀವಿ. ಹೌದಾ ಎಲ್ಲಾ ಹಬ್ಬನು ಮಾಡ್ತಿರಲ್ಲ ನೀವು? ಹ್ಮ್ ಎಲ್ಲಾ ಹಬ್ಬನು ಮಾಡ್ತಿವಿ ನಾವು.

ಇನ್ನ ಒಂದೇ ಹಬ್ಬ ಮಾಡೋದು but sorry ಏನ್ ಅನ್ಕೋಬೇಡ ನಾನ್ next time ನಿಂಗೆ ತಪ್ಪದೆ invite ಮಾಡ್ತೀನಿ. ಹ್ಮ್ ಸರಿ ಹೇಳು ಬರಣಂತೆ. ಹ್ಮ್ okay ನಿಮ್ಮಮ್ಮ ಅಪ್ಪ ಏನಾದ್ರೂ ಅಂದ್ರ ಕರ್ದಿಲ್ಲ ಅಂತೇಳಿ? ಇಲ್ಲ ಅವ್ರೆ~ ಅವ್ರ್ಗು ಗೊತ್ತಿಲ್ಲ.

ನೀವ್ ಈತರ ಮಾಡ್ತಿದಿರ ಅಂತೇಳಿ ಗೊತ್ತಿಲ್ಲಲ್ಲ. ಹೌದಾ ಒಂದ್ ವೇಳೆ ನೀನ್ ಹೇಳಿದ್ರು ಕೂಡ ಅಪ್ಪ ಅಮ್ಮಗೆ ಗೊತ್ತಾದ್ರೆ ಕ್ಷಮ್ಸಿ ಅಂತ ಹೇಳಿ ನಾನ್ ಸ್ವಲ್ಪ busy ಅಗಿದ್ದೇ ಅದಕ್ಕೆ ನಾನ್ ಕರ್ದಿಲ್ಲ ಅಂತೇಳಿ.

ಸರಿ ಮತ್ತೆ ಇವಾಗ ಏನ್ ಮಾಡ್ತಿದ್ಯ? ಏನಿಲ್ಲ ನೋಡು friends ಯಾರ್ಯಾರು ಬಂದಿದ್ರು? Friends ಆ ಹೀರಾದೇವಿ, ನಂದಿನಿ, ತನುಜ, ಲಕ್ಷ್ಮಿ ಎಲ್ಲಾರು ಬಂದಿದ್ರು.

ನಾನೇ call ಮಾಡಿಲ್ಲ ಯಾರಿಗೂ ಇನ್ನ.

ನಂಗೆ ನೆನ್ಪ್ ಮಾಡ್ಸಿಲ್ಲ ಈತರ ಇದ್ದಾರೆ ನಾಗಮ್ಮ ಅವ್ರು ಅಂತೇಳಿ ಇಲ್ಲಾಂದ್ರೆ ನಾನ್ call ಮಾಡ್ತಿದ್ದೆ ಅವಾಗೆ ಹಬ್ಬದ್ ದಿವ್ಸ ಆದ್ರೂ ಮಾಡ್ತಿದ್ದೆ. ಹ್ಮ್ ನಾನ್ ಯಾರಿಗೂ call ಮಾಡಿಲ್ಲ phone ನನ್ ಹತ್ರ ಇದ್ದಿದ್ದಿಲ್ಲ.

ಅದಕ್ಕೆ ಯಾರಿಗೂ call ಮಾಡಕ್ ಆಗಿಲ್ಲ ನಾನು.

ಹ್ಮ್ ಸರಿ ನೀನಾದ್ರೂ ಮಾ~ ಮಾಡಿದ್ರೆ ಅವ್ರು ಹೇಳ್ತ ಇದ್ರು ಈತರ ಭೂಮಿಕಾ ಅವ್ರ್ ಮನೆಗ್ ಹೋಗ್ತಾ ಇದೀವಿ festival ಗೆ ಕರ್ದಿದ್ದಾರೆ ಅಂತೇಳಿ ಹಬ್ಬಕ್ಕೆ. ಹಾ ಹೇಳ್ತಿದ್ರು.

ಈಸರ್ತಿ ಇಲ್ಲ ಅಂದ್ರುನು.

ಬರ್ತಿಯಲ್ಲ ಮತ್ತೆ feel ಆಗ್ತಿದ್ಯ. ಏ ಯಾವ್ದಿಲ್ಲ ಬಿಡು ಬರ್ತೀನಿ .

ಇಲ್ಲ ಇಲ್ಲ ಆತರ ಏನ್ ಇಲ್ಲ ಬಿಡು. ಆ ಸರಿ ಮತ್ತೇ? ಸರಿ ಸರಿ ಹೇಳು. ಹ್ಮ್.

Next time ಮತ್ತೆ call ಮಾಡ್ತೀನಿ.

ನಿನ್ ಅಪ್ಪ ಅಮ್ಮ ಎಲ್ಲಾ ಚೆನ್ನಾಗಿದ್ದಾರ ಮನೆಯಲ್ಲಿ? ಹ್ಮ್ ಎಲ್ಲರೂ ಚೆನ್ನಾಗಿದ್ದಾರ ನಿಮ್ಮನ್ಯಾಗ ? ಆ ನಮ್ಮನೇಲು ಕೂಡ ಎಲ್ಲಾರು ಚೆನ್ನಾಗಿದ್ದಾರೆ.

ಕೇಳಿದಿನಿ ಅಂತ್ ಹೇಳು ಅಪ್ಪ ಅಮ್ಮ ಎಲ್ಲರಿಗೂ.

ಸರಿ ನಾ ನಿನ್ sister ಅವ್ರು school ಗ್ ಹೋಗ್ಬಂದ್ರ.

ಆ ಕೇಳಿದ್ವಿ ಅಂತ್ ಹೇಳು ಅವ್ರುನು ಕೂಡ.

ಹ್ಮ್ ಇಡ್ಲಾ?

Hai , ಆ, ಏನ್ ಮಾಡ್ತಿದ್ದೀಯಾ?

ನಂದು red Realme .

Mobile change ಮಾಡ್ಬೇಕ್ ಅನ್ಕೊಳ್ತಾ ಇದ್ದೆ.

ಹೊಸ ವರ್ಷಕ್ಕೆ ತೊಗೋಳ್ಬೇಕಿತ್ತು, ಈಗ offer ಇತ್ತಲ್ಲ.

ಅಲ್ಲ, ಹಾ ಅದು offer ಉಂಟಲ್ಲ, ಅದಕ್ಕೆ ಈಗ ಯಾವ mobile ತೊಗೋಬೇಕು ಅಂತಾ ನೋಡ್ತಾ ಇದ್ದೆ. ಹ್ಮ್ ಹ್ಮ್, Vivo .

ಒಳ್ಳೆದು ಉಂಟು Vivo ಒಳ್ಳೆ ಉಂಟಾ?

ಹಾ, Vivo ದಲ್ಲಿ ಒಂದ್ ನೋಡ್ಬೇಕು ಹಾಗಾದ್ರೆ. ಅದು camera ಎಲ್ಲ ಒಳ್ಳೆದಿರ್ತದೆ, ಒಳ್ಳೆ focus clarity ಇರ್ತದೆ. ಹ, ನಂಗೆಸ ಅದೇ camera ಒಳ್ಳೇ ಇರ್ಬೇಕು.

ಮತ್ತೆ storage ಎಲ್ಲ ಒಳ್ಳೆದೇ ಉಂಟು, RAM . ಹಾ, ಮತ್ತೆ.

ಆ ನಂದು Realme ಯಲ್ಲಿ ಒಳ್ಳೆದಿದೆ, camera ಈಗ use ಮಾಡ್ತಿರೋದು.

ಹಾ camera clarity ಎಲ್ಲ ಒಳ್ಳೆದಿದೆ, storage .

ನಂದು already Realme ನೇ use ಮಾಡಿದ್ದ, ಅದಿಕ್ಕೆ ಈಗ ಬೇರೆ ನೋಡುವ ಅಂತ ನೋಡ್ಕೋತಾ ಇದ್ದೆ. ಅಕ್ಕ ಎಲ್ಲ ಹೇಳ್ತಾ ಇದ್ರು Vivo, Redmi ಎಲ್ಲ ನೋಡು ಅಂತ.

ಆ ಒಳ್ಳೆದಿದೆ, ಇದು mobile .

ಮತ್ತೆ ಈಗ ಹೊಸತ್ತು apps ಎಲ್ಲ ಬಂದಿದ್ಯಲ್ಲ ನೋಡ್ತೀಯ?

ಆ, ಯಾವ್ದು ಜಾಸ್ತಿ ನೋಡ್ತಾ ಇರ್ತೀಯಾ? ನಾನ್ mobile ಅಲ್ಲಿ ಜಾಸ್ತಿ Instagram ನೋಡ್ತೇನೆ.

ಹ್ಮ್ ನಾನು ಜಾಸ್ತಿ Instagram use ಮಾಡ್ತೆ ನೀನು?

ನಾನು Whatsapp ಲಿ status ಎಲ್ಲ ನೋಡ್ತೆನೆ.

ಆಮೇಲೆ, Zoom .

ಈಗ ಮಕ್ಕಳೆಲ್ಲ online class ಅಂತ mobile ಏ ಬೇಕಾಯ್ತಲ್ಲ, Zoom ಅಲ್ಲಿ.

ಹೋಗಿ ಕೇಳ್ಬೇಕಿತ್ತು, ಈಗೆಲ್ಲ online ಅಲ್ಲೇ ಆಗಿದೆ. ಒಳ್ಳೆದಿದೆ, ಅದು app Zoom .

ಅಂದ್ರೆ network ಎಲ್ಲ ಒಳ್ಳೆ ಸಿಕ್ತದೆ, apps ಅಲ್ಲಿ.

ಮಕ್ಕಳಿಗೆಸ ಈಗ ಇದಾಗಿದೆ, mobile ಇಲ್ಲ ಅಂದ್ರೆ ಇರ್ಲಿಕ್ಕೆ ಇಲ್ಲ ಈಗ.

ಈಗ ಸ್ವಲ್ಪ ಶಾಲೆಗೆ ಹೋಗ್ತಿದಾರೆ, ಮತ್ತೆ ಶುರು ಆಗ್ತದೇನೋ ಅಲ. ಹೌದು, ಒಳ್ಳೆ mobile ಇಂದ ಒಂದು ಒಳ್ಳೆ, ಆ ಆ ಉಪಯೋಗ ಇದೆ.

ಮಕ್ಕಳೆಲ್ಲ ಶಾಲೆಯಲ್ಲಿ ಓದೋದನ್ನೆಲ್ಲ mobile ಅಲ್ಲಿ ಕಲೀತಾರೆ. ಹೌದು, ಇಲ್ಲಾ ಅಂದಿದ್ರೆ ಸುಮ್ಮನೆ ಮನೆಯಲ್ಲಿ ಸುಮ್ಮನೆ ಕಾಲ ಇದ್ಮಾಡ್ತಾರೆ. ಹೌದು ಆಟ ಆಡ್ತಾ ಇರ್ಬೇಕಾಗ್ತಿತ್ತು. ಈಗ ಒಂದು mobile ಬಂದು mobile ಲಿ Zoom ಲಿ apps ಹಾಕಿ. ಒಂದು ಕಲೀತಾರೆ. ಹೌದು, ಸ್ವಲ್ಪ ಆದ್ರೂ ಕಲಿತಾರೆ ಇಲ್ಲಾಂದ್ರೆ ಅವ್ರಿಗೆ ಇದಾಗ್ತದೆ. ಹೌದು. ಮತ್ತೆ mobile ಇಂದ ಜಾಸ್ತಿ ವಿಷಯಗಳನ್ನ ನಾವ್ ಪಡೆಯಬಹುದು. ಹೌದು, ನಮಗೆ ಏನಾದ್ರು urgent ಗೆ ಬೇಕಾದ್ರೆಸ, ಪಟ್ ಅಂತ mobile ಅಲ್ಲಿ ನೋಡಿದ್ರೆ ಸಾಕು ಎಲ್ಲದು ಗೊತ್ತಾಗ್ತದೆ. ಹೌದು, ಮತ್ತೆ ಯಾವ್ದಾದ್ರು ಒಂದು ಮಾಹಿತಿಯನ್ನು ನಾವು ಒಂದು ಕಡೆ ಇಂದ ಇನ್ನೊಂದು ಕಡೆ ರವಾನಿಸಬಹುದು.

ಒಂದು ಸೆಕೆಂಡಿಗೆ ಒಂದು ನಾವು ಬೆಂಗಳೂರಿಗೂ call ಮಾಡ್ಬೋದು, ಮಂಗಳೂರಿಗೂ call ಮಾಡ್ಬೋದು. ಹೌದು ಎಲ್~ಎಲ್ಲಿ ಕೂತ್ಕೊಂಡ್ ಕೂಡ ಮಾಡ್ಬೋದು. ದೂರ ಹೊರದೇಶದಲ್ಲಿರೋರಿಗೆಲ್ಲಸ ನಾವು video call ಎಲ್ಲ ಮಾಡಿ ಮಾತಾಡ್ಬೋದು. ಮುಖ ಮುಖ ನೋಡಿ, ನಾವ್ ಮಾತಾಡ್ಬಹುದು.

ಒಳ್ಳೆ ಉಪಯೋಗ ಇದೆ ಒಂದು, ಆದ್ರೆ ಜಾಸ್ತಿ ಬಳಕೆ ಮಾಡಿದ್ರೆ ತೊಂದ್ರೆಸ ಆಗ್ತದೆ, ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡಿದ್ರೆ ಒಳ್ಳೇದು ಅಲ. ಹೌ~ ಹೌದು ಮತ್ತೆ ನಮ್ಮ ಹಳೆ friends ಎಲ್ಲ video call ಮಾಡಿದಾಗ ನಮ್ಗೆ ಖುಷಿ ಆಗ್ತದೆ ಅವರ ಮುಖ ನೋಡಿದಾಗ, ಮಾತಾಡಿದಾಗ.

ಮತ್ತೆ ನಾವು ವರ್ಷಕೊಮ್ಮೆ ಸಿಗುದು, friends ಎಲ್ಲ.